ಇಲ್ಲಿ ಮೂರು ಲಾರಿಗಳು ನಿಂತಿದ್ದವೇ ಹೊಸ ಗಾಡಿಗಳು ಟೇಪ್ ಎಲ್ಲಾ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಹೊಸ ಗಾಡಿ ಓಪನಿಂಗ್ ಹೊಸ ಗಾಡಿ ಅನ್ಸುತ್ತೆ--

ಬರ್ತಯಿದ್ದಾರೆ ಮೇಲ್ಕೆ ಅಲ್ಲೆ ಪೂಜೆನೂ ಮಾಡ್ತಾಇದ್ದಾರೆ. ಉದ್ಭತ್ತಿ ಇಡ್ಕೊಂಡು ನಿಂತ್ತಿದ್ದಾರೆ ಜನಗಳೆಲ್ಲ ಸಿಕ್ಕಾಪಟ್ಟೆ ಇದರೆ.